ರೀತಿಯಾಗಿ ಡ್ರಮ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿ ರೂಮ್ ಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಕೋಟಕ್ ಎಂಬ ವರಹವನ್ನ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಆಸ್ಪತ್ರೆಯನ್ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಬಟ್ಟೆಗಳನ್ನು ಹ್ಯಾಂಗ ಮಾಡಿರೋದು ಸ--

ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡಬಹುದಾಗಿದೆ ಆಗೆ ಆ ವ್ಯಕ್ತಿ ಟೀ ಯನ್ನ ಕುಡಿಯುತ್ತಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಅದೇ ರೀತಿಯಾಗಿ ವಾಟರ್ ಬಾಟಲಿಯನ್ನು ನೋಡಬಹುದಾಗಿದೆ.

ಇದೆ ರೀತಿಯಾಗಿ ವೈರ್ ಗಳನ್ನ ನೋಡಬಹುದಾಗಿದೆ ಹಾಗೆ ನೀರು ನಿಂತಿರುವುದನ್ನ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ಗುಡ್ಡವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಚಿತ್ರದಲ್ಲಿ ಒಂದು ವೈನ್ ಶಾಪ್ ಅನ್ನ ನೋಡಬೋದಾಗಿದೆ.

ಹಾಗೆ ಒಂದು ವಿದ್ಯುತ್ ಕಂಬವನ್ನ ನೋಡಬಹುದಾಗಿದೆ.

ದಲ್ಲಿ ಒಂದು ಲೈಟ್ ಅನ್ನು ನೋಡಬಹುದಾಗಿದೆ ಹಾಗೆ ಒಂದು ಲ್ಯಾಪ್ಟಾಪ್ ಅನ್ನ ನೋಡಬಹುದಾಗಿದೆ.

ಒಂದು ಕುಡಿನ್ ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ ಹಾಗೆ ಕಟ್ಟಿಗೆ ಫ್ರೇಮ್ ಗಳು ಸಹ ಈ ಚಿತ್ರದಲ್ಲಿ ಕಾಣಬೋದಾಗಿದೆ.

ಹಾಗೆ ಜನರು ಯೋಗಾಸನ ಮಾಡುತ್ತಿರುವ ದೃಶ್ಯವನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಸಣ್ಣ ಗುಡಿಗಳನ ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಏರೋಪ್ಲೇನಿನ ರೆಕ್ಕೆಗಳನ್ನ ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಬಿಸ್ಲಾಲಲ್ಲಿ ಒಂದು ಅಂಗಡಿಯನ್ನು ನೋಡಬಹುದಾಗಿದೆ ಹಾಗೆ ಎಣ್ಣೆಯ ಬಾಟಲ್ ಗಳನ್ನ ನೋಡಬಹುದಾಗಿದೆ.

ಅದೇ ರೀತಿ ಹಲವಾರು ತರದ ಉತ್ಪನ್ನಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಗಾಲಿಗಳು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಅದೇ ರೀತಿಯಾಗಿ ಕಾರಿ ನ ಮಿರರ್ ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ರೀತಿಯಾಗಿ ಗುಡ್ಡವನ್ನು ಸಹ ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಒಂದು ಮೈದಾನವನ್ನು ನೋಡಬಹುದಾಗಿದೆ ಹಾಗೆ ಒಂದು ನೆಟ್ ಅನ್ನ ನೋಡಬಹುದಾಗಿದೆ.

ಹಾಗೇ ಬ ಇಂಡಿಯನ್ ಪೋಸ್ಟ್ ಎಂಬ ಬರಹವನ್ನ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಯ ಕಾಲುಗಳನ್ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಚಂಡು ಹೂವನ್ನ ನೋಡಬಹುದಾಗಿದೆ ಅದೇ ರೀತಿಯಾಗಿ --

ಒಂದು ಸ್ವಿಚ್ ಬೋರ್ಡ್ ಅನ್ನ ನೋಡಬಹುದಾಗಿದೆ ಅದೇ ರೀತಿಯಾಗಿ--

ಅದೇ ರೀತಿ ಕೆಲವಾರು ಮೀನುಗಳನ್ನ ನೋಡಬಹುದಾಗಿದೆ.

ಹಾಗೆ ರೋಷನ್ ಇವು ಬರಹವನ್ನ ನೋಡಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಪಾರ್ಕ್ ಅನ್ನ ನೋಡಬಹುದಾಗಿದೆ.

ಕೆಲವರ ಜನರು ಆಟವನ್ನು ಆಡುತ್ತಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ದಲ್ಲಿ ಒಂದು ಬೋಟನ್ನು ನೋಡಬಹುದಾಗಿದೆ ಹಾಗೆ--

ಶ್ರೀ ಶ್ರೀ ಪುರಂದರ ದಾಸರ ಮಂಟಪ ಎಂಬ ಬರವನ್ನು ನೋಡಬಹುದಾಗಿದೆ ಹಾಗೆ ಕಲ್ಲಿನ ಕಂಬಗಳ ಸಹ ಚಿತ್ರದಲ್ಲಿ ನೋಡಬಹುದಾಗಿದೆ.

ಗೆ ಎರಡು ಮಿರರ್ ಗಳನ್ನ ನೋಡಬಹುದಾಗಿದೆ.

ಹಲವಾರು ಫೋಟೋ ಗಳನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಕ್ಲಾಸ್ರೂಮ್ ಅನ್ನು ನೋಡಬಹುದಾಗಿದೆ.

ಅದೇ ರೀತಿ ಬೈಕ್ನ ವಿಂಡ್ ಮಿರರ್ ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಕಟ್ಟಡದ ವಿಂಡೋ ಗಳನ್ನು ನೋಡಬಹುದಾಗಿದೆ.

ಅದೇ ರೀತಿ ಕಲ್ಲಿನ ಕಂಬಗಳನ್ನು ನೋಡಬಹುದಾಗಿದೆ.

ಅದೇ ರೀತಿ ಗುಡ್ಡವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಹಾಗೆ ಬಟ್ಟೆಗಳನ್ನು ನೀಟಾ ಗಿ ಇಟ್ಟಿರುದು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ನೇತಾಕಿರೋದು ಸಹ ಈ ಚಿತ್ರದಲ್ಲಿ ನೋಡಬವುದಾಗಿದೆ.

ಚಿತ್ರದಲ್ಲಿ ಒಂದು ಹೋಟೆಲ್ ಅನ್ನ ನೋಡಬಹುದಾಗಿದೆ.

ಅದೇ ರೀತಿಯಾಗಿ ಮೋಟಾರ್ ಎಂಬ ಬರಹವನ್ನ ನೋಡಬಹುದಾಗಿದೆ ಹಾಗೆ ಬೈಕಿಗಳಗೆ--